ಈ ಒಂದ್ ಚಿತ್ರದಲ್ಲಿ ಹೋಟೆಲ್ ಅನ್ನು ತೋರಿಸಲಾಗಿದೆ ಈ ಹೋಟೆಲ್ ಮೂರ್ನನ್ತಲ್ಲಿ ಕಾಣಿಸ್ತಾಯಿದೆ.

ಮತ್ತೋಂದು ವ್ಯಾನ್ ಆ ಕಡೆ ನಿಂದ್ರಿಸಲಾಗಿದೆ ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಅನೇಕ ಗಿಡಗಳು ಕಾಣಿಸ್ತಾ ಇದ್ದಾವೆ.

ಈ ಒಂದ್ ಚಿತ್ರದಲ್ಲಿ ರೆಸ್ಟೋರೆಂಟ್ ಕಾಣಿಸ್ತಾ ಇದೆ.

ಲೈಟಿಂಗ್ಸ್ ಇದಾವೆ ಮತ್ತೆ ಈ ಬೋರ್ಡಿ ನ ತಳಗಡೆ ಒಂದು ಅಂಗಡಿ --

ಒನ್ ಚಿತ್ರದಲ್ಲಿ ಒಂದು ಸೀರೆಯನ್ನು ತೋರಿಸುತ್ತಿದ್ದಾರೆ ಮತ್ತ ಅನೇಕ ಸೀರೆಗಳನ್ನು ಇಕ್ಕಿದ್ದಾರೆ.

ಅನೇಕ್ ರೀತಿ ವೈನ್ಸ್ ಕೂಡ ಕಾಣಸ್ತಾ ಇದೆ ಒಂದ್ ಫ್ಯಾನ್ ಕೂಡ ಇದೆ.

ಮತ್ತೊಂದರಲ್ಲಿ ಕೆಂಪ್ ಬ್ಯಾಗೆ ಆಕೊಂಡಿ ಒಬ್ಬ ವ್ಯಕ್ತಿ ಕುಂತಿದ್ದಾನೆ ಮತ್ತೊಂದು ಅಲ್ಲಿ ಟ್ರಕ್ ಇದೆ.